ಸೂಕ್ತದಾದ ಅಂದ್ರೆ ಅತ್ಯಂತ ಸರಳ ವಿಧಾನದಲ್ಲಿ ಈ ಬ್ಯಾಂಕ್ ಖಾತೆಗಳನ್ನು ತೆಗಿಲಿಕ್ಕೆ ಅವಕಾಶ ಮಾಡಿಕೊಡತ್ತದ್ದ.

ತಿಗಳಿಗೂ ಯಾವದೇ ರೀತಿಯಾದಂತಹ ತಮ್ಮ ರೂಲ್ಸು ರೇಗುಲೇಷನ್ಗಳನ್ನೂ ಒಳಗು --

ಗಾಳಿ ಏಯ್ ಇದು ಒಳಗೊಂಡದ ಇದ್ರ ಮೂಲಕ ಬಿಸಿಲು ಮತ್ತು ಗಾಳಿಯು --

ಎಲ್ಲಾ ಹಣ್ಣಗಳು ಸಿಗ್ತವ ಅದು ಇದು ಅಂತ ಇಲ್ಲೇನ್ ಭೇದ-ಬಾವ ಇಲ್ಲಾ. ಎಲ್ಲರಿಗು ಮುಕ್ತ ಸ್ವತಂತ್ರವನ್ನ ಆ ಬಾಳೆಹಣ್ಣಿನ ಅಂಗಡಿಯವ ಒದಗಿಸಿಕೊಟ್ಟಾನ.

ಇದು ರೈಲ್ವೆ ಸ್ಟೇಷನ್ ನಲ್ಲಿ ಇರತ್ತಕಂತ ಒಂದು ಪಾಪ್ಯುಲರ್ ಅನ್ನುವಂತ ಒಂದು ಅಂಗಡಿ.

ನಾವು ದಿನನಿತ್ಯ ಜರ್ನಿ ಯಲ್ಲಿ ಅಥವಾ ಟ್ರೈನ್ ಜರ್ನಿ ಯಲ್ಲಿ ಏನ್ ಮಾಡತ್ತಿವಿ ಅಂದ್ರೆ ನಾವು.

ಇದು ಸಾಯಂಕಾಲದಲ್ಲಿ ಕಂಡುಬರ್ತಾಕಂತ ಒಂದು ನಮ್ಮ ಮನೆಯ ಮೇಲೆ ನಿಂತು ನೋಡಿದಾಗ --

ದೀಪಗಳನ್ನು ಬೆಳಗುವುದರ ಮುಕಾಂತರ ತಮ್ಮ ದಿನನಿತ್ಯದ ಅಥ್ವಾ ತಮ್ಮ ಕಾರ್ಯಗಳನ್ನು ಚಾಲನೆ ಕೊಡ್ಲಿಕ್ಕೆ ಇದು ಸಹಾಯಕ್ಕಾಗ್ತವೆ.

ಬಿ_ಪಿ ಚೆಕಿಂಗ್ ಆಗಿರಬಹುದು ಡಯಾಬಿಟಿಸ್ ಚೆಕಿಂಗ್ ಆಗಿರಬಹುದು.

ಎಲ್ಲಾ ರೀತಿಯಾದಂತಹ ದೈಹಿಕ ಅಹ್ ರೋಗ ನಿವಾರಣೆಗಳನ್ನ ಸರಿಪಡಿಸಿಕೊಳ್ಳಬಹುದು.

ಬಟ್ಟೆಗಳಾಗಿರಬಹುದು ದಿನನಿತ್ಯದ ಔಷದಿಗಳನ್ನಾಗಿರಬಹುದು ಯಾವ್ ಬೇಕವು--

ಇವರ ಕೊಡುಗೆ ಅತ್ಯುತ್ತಮ ಅಥವಾ ತುಂಬಾ ವಿಶಾಲವಾದದ್ದಾಗಿದೆ.

ಇದು ಒಂದು ಬಿಜಾಪುರದ ಒಂದು ಸುತ್ತಮುತ್ತಲ ಇರತ್ತಕ್ಕಂತಹ ಒಂದು ಇದು ಮೈದಾನ.

ಮಕ್ಕಳಿಗೆ ಯಾವ್ ರೀತಿಯಾದಂತ ಅವ್ಕಾಶಗಳು ಬೇಕನ್ ಅದನ್ನೇದ್ದೇನು ಒದಗಿಸಿ ಕೊಡ್ತದ .